ಮೆಥಡ್ಸ್ ಇನ್ ಜಾವಾ ಮೆಥಡ್ಸ್ ಇನ್ ಜಾವಾ ಎಂಬ ಬಗೆಗಿನ ಸ್ಪೊಕನ್ ಟ್ಯುಟೊರಿಯಲ್ ಗೆ ಸ್ವಾಗತ
ಈ ಟ್ಯುಟೊರಿಯಲ್ ನಲ್ಲಿ ನಾವು ಮೆಥಡ್ ಗಳನ್ನು ಮಾಡುವದು ಮತ್ತು ಮೆಥಡ್ ಗಳನ್ನು ಕರೆ ಮಾಡುವದು ಇವುಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು 1110 ವರ್ಶನ್ ಅನ್ನು ಉಪಯೋಗಿಸುತ್ತೆವೆ
ಜಾವಾ ಡೆವಲಪ್ ಮೆಂಟ್ ಕಿಟ್ ೧೬ ಮತ್ತು ಎಕ್ಲಿಪ್ಸ್Eclipse 370 ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೊರಿಯಲ್ ಅನ್ನು ಅನುಸರಿಸಲು ನಿಮಗೆ ಸಿಂಪಲ್ ಜಾವಾ programಸಿಂಪಲ್ ಜಾವಾ ಪ್ರೊಗ್ರಾಮ್ ಅನ್ನು ಎಕ್ಲಿಪ್ಸ್ ನಲ್ಲಿ ಬರೆಯಲುಕಂಪೈಲ್ ಮಾಡಲುರನ್ ಮಾಡಲು ತಿಳಿದಿರಬೇಕು
ತಿಳಿದಿಲ್ಲವಾದರೆ ಸಂಬಂಧಿಸಿದ ಟ್ಯುಟೊರಿಯಲ್ ಗಾಗಿ ನಮ್ಮ httpwwwspoken tutorialಒರ್ಗ್ ಈ ವೆಬ್ ಸೈಟ್ ಅನ್ನು ನೋಡಿ ಜಾವಾ ಮೆಥಡ್ ಎನ್ನುವದು ಸ್ಟೇಟ್ ಮೆಂಟ್ ಗಳ ಸಂಗ್ರಹವಾಗಿದೆ ಮತ್ತೆ ಅದು ನಿಗದಿತ ಕಾರ್ಯಗಳನ್ನು ಮಾಡುತ್ತದೆ
ಈಗ ಒಂದು ಮೆಥಡ್ ಅನ್ನು ಬರೆಯೋಣ
ಅದಕ್ಕಾಗಿ ನಾನು ಎಕ್ಲಿಪ್ಸ್ ನಲ್ಲಿ ಒಂದು ಪ್ರೊಜೆಕ್ಟ್ ಮೆಥಡ್ ಅನ್ನು ಸಿದ್ಧಪಡಿಸಿ ಇಟ್ಟಿದ್ದೇನೆ
ಪ್ರೊಜೆಕ್ಟ್ ನಲ್ಲಿ ನಾನು ಕ್ಲಾಸ್ ನೇಮ್ ಆದಮೆಥಡ್ ಡೆಮೊMethodDemo ವನ್ನು ರಚಿಸಿದ್ದೇನೆ
ಕ್ಲಾಸ್ ನಲ್ಲಿ ಮೇನ್ ಮೆಥಡ್ ನ ಹೊರಗೆ ಒಂದು ಮೆಥಡ್ ಅನ್ನು ಬರೆಯೋಣ
voidಎಂದು ಮೆಥಡ್ ನೇಮ್ ಅನ್ನು ಟಾಯಿಪ್ ಮಾಡಿ ಇದನ್ನುdisplayMessageಡಿಸ್ ಪ್ಲೈ ಮೆಸೇಜ್ಎಂದು ಹೆಸರಿಸೋಣ ಪೆರಂಥಿಸಿಸ್ Enterಎಂಟರ್ ಮತ್ತು ಕರ್ಲಿ ಬ್ರೆಕೆಟ್ ಗಳನ್ನು ಹಾಕಿ ಒಂದು ಮೆಥಡ್ ಒಂದು ವೆಲ್ಯು ವನ್ನು ಹಿಂದಿರುಗಿಸಬಹುದು
ಆದರೆ ನಿಮಗೆ ವೆಲ್ಯು ಹಿಂದಿರುಗುವುದು ಬೇಡದಿದ್ದರೆ ಕೀ ವರ್ಡ್ ಆದ ವಾಯ್ಡ್ ಅನ್ನು ಉಪಯೋಗಿಸಲಾಗುತ್ತದೆ
ಸರಿ ಈಗ ಕರ್ಲಿ ಬ್ರೆಕೆಟ್ ನ ಒಳಗೆ ಒಂದು ಸಂದೇಶವನ್ನು ಮುದ್ರಿಸೋಣ
ಹಾಗಾಗಿ ಸಿಸ್ಟಮ್ ಡೊಟ್ ಔಟ್ ಡೊಟ್ ಪ್ರಿಂಟ್ಲ್ನ ಹೆಲ್ಲೊ ಮೆಥಾಡ್ ಎಂದು ಟಾಯಿಪ್ ಮಾಡಿ

ಈಗ ಒಂದು ಮೆಥಡ್ ಅನ್ನು ಬರೆದಂತಾಯಿತು
ಈಗ ನಾವು ಈ ಮೆಥಡ್ ಅನ್ನು ಕಾಲ್ ಮಾಡೋಣ
ಹಾಗಾಗಿ ನಾವು ಮೇನ್ ಮೆಥಡ್ ನಲ್ಲಿ ಮೆಥಡ್ ಡೆಮೊ ಎಂಬ ಕ್ಲಾಸ್ ಒಬ್ಜೆಕ್ಟ್ ಅನ್ನು ರಚಿಸುತ್ತಿದ್ದೆವೆ
ಹಾಗಾಗಿ MethodDemoಮೆಥಡ್ ಡೆಮೊ ಒಬ್ಜೆಕ್ಟ್ ನೇಮ್ ಆಗಿದೆ
ಎಂಡಿ new ಎಂದು ಹೆಸರಿಡೋಣ MethodDemoಮೆಥಡ್ ಡೆಮೊ ಪೆರಂಥಿಸಿಸ್ ಸೆಮಿಕೋಲನ್
ಹಾಗಾಗಿ ನಾವು mdಎಂಬ ಒಬ್ಜೆಕ್ಟ್ ಅನ್ನು MethodDemoಕ್ಲಾಸ್ ನಲ್ಲಿ Newನ್ಯು ಓಪರೇಟರ್ ಅನ್ನು ಬಳಸಿ ರಚಿಸಿದ್ದೇವೆ ಈಗ ನಾವು ಡಿಸ್ಪ್ಲೇಮೆಸ್ಸೇಜ್
ಎಂಬ ಮೆಥಡ್ ಅನ್ನು ಕಾಲ್ ಮಾಡೋಣ ಅದಕ್ಕಾಗಿ ಎಂಡಿ ಡೊಟ್ displayMessageಡಿಸ್ಪ್ಲೇ ಮೆಸೇಜ್ ಡೊಟ್ ಓಪರೆಟರ್ ಅನ್ನು ಮೆಥಡ್ ಅನ್ನು ಕಾಲ್ ಮಾಡಲು ಬಳಸುತ್ತೇವೆ
Runರನ್ಐಕಾನ್ ಅನ್ನು ಕ್ಲಿಕ್ ಮಾಡಿ ಎಪ್ಲಿಕೇಶನ್ ಅನ್ನು ರನ್ ಮಾಡೋಣ
ನಾವು ಹೆಲ್ಲೊಮೆಥಾಡ್ ಎಂಬ ಫಲಿತಾಂಶವನ್ನು ಕಾಣುತ್ತಿದ್ದೇವೆ
ಈಗ ನಾವು voidವೊಯಿಡ್ನ ಸ್ಥಳದಲ್ಲಿ ಇಂಟೀಜರ್ ಅನ್ನು ಇಡೋಣ
ಅದಕ್ಕಾಗಿ ಇಂಟ್
ಎಂದು ಟಾಯಿಪ್ ಮಾಡಿ
ಹಾಗೆಯೇpublic ಎಂಬಮೆಥಡ್ ಅನ್ನೂ ಮಾಡೋಣ ಅದು ಎಲ್ಲಾ ಕಡೆ ಸಂಬಂಧಿಸಿರುತ್ತದೆ
ಡೀಫೊಲ್ಟ್ ಆಗಿ ಅದು ಪ್ರೈವೇಟ್ಆಗಿರುತ್ತದೆ ಅಂದರೆ ಅದು ಯಾವ ಕ್ಲಾಸ್ ನಲ್ಲಿ ಬರೆದಿದೆಯೋ ಅದಕ್ಕೆ ಮಾತ್ರ ಸಂಬಂಧಿಸಿದ್ದಾಗಿದೆ
ಈಗ ಮೆಥಡ್ ನಲ್ಲಿ returnರಿಟರ್ನ್ ಸೆವೆನ್ ಸೆಮಿಕೊಲನ್ ಎಂದು ಟಾಯಿಪ್ ಮಾಡಿ
ನೆನಪಿಡಿreturnರಿಟರ್ನ್ಸ್ಟೇಟ್ ಮೆಂಟ್ ಅನ್ನು ಮೆಥಡ್ ನ ಎಲ್ಲಾ ಸ್ಟೇಟ್ ಮೆಂಟ್ ಗಳ ನಂತರ ಬರೆಯುತ್ತೇವೆ
ಏಕೆಂದರೆreturnರಿಟರ್ನ್ ಸ್ಟೆಟ್ ಮೆಂಟ್ ಆದ ನಂತರ ಯಾವುದೇ ಸ್ಟೇಟ್ ಮೆಂಟ್ ಕೂಡಾ ಎಕ್ಸಿಕ್ಯೂಟ್ ಆಗುವದಿಲ್ಲ
ಈಗ ನಾವು ಮೇನ್ ಮೆಥಡ್ ನ ಒಳಗೆ ಕೊನೆಯಲ್ಲಿ ಪ್ರಿಂಟ್ ಸ್ಟೇಟ್ ಮೆಂಟ್ ಅನ್ನು ಬರೆಯೋಣ
ಅದಕ್ಕಾಗಿSystemಸಿಸ್ಟಮ್ ಡೊಟ್ outಔಟ್ ಡೊಟ್ println ಎಂದು ಟಾಯಿಪ್ ಮಾಡಿ
ಪೆರಂಥಿಸಿಸ್ನ ಒಳಗೇ ನಾವು ಮೆಥಡ್ ಅನ್ನು ಕಾಲ್ ಮಾಡುತ್ತಿದ್ದೇವೆ
ಹಾಗಾಗಿ ಎಂಡಿ ಡೊಟ್ ಮೆಥಡ್ ಅನ್ನು ಪೆರಂಥಿಸಿಸ್ ನ ಒಳಗೆ ಇಡಿ ಹಾಗೇ ಸೆಮಿ ಕಲನ್ ಅನ್ನು ಅಳಿಸಿ
ಇದು ಮೆಥಡ್ ನ ರಿಟುರ್ನ್ ವೆಲ್ಯು ವನ್ನು ಮುದ್ರಿಸುತ್ತದೆ
ಎಪ್ಲಿಕೇಶನ್ ಅನ್ನು runರನ್ ಮಾಡಿ
ಔಟ್ ಪುಟ್ ವೆಲ್ಯು ಆದ 7 ಅನ್ನು ನಾವು ಕಾಣಬಹುದು
ಈಗ ನಾವು ಇನ್ನೊಂದು ಮೆಥಡ್ ಅನ್ನು ಬರೆದು ಅದನ್ನು ಡಿಸ್ ಪ್ಲೇ ಮೆಸೇಜ್ ನಲ್ಲಿ ಅದನ್ನು ಕಾಲ್ ಮಾಡೋಣ
ಅದಕ್ಕಾಗಿ ಹೀಗೆ ಟಾಯಿಪ್ ಮಾಡಿ ಪಬ್ಲಿಕ್ voidಪಬ್ಲಿಕ್ ವೈಡ್ ಮೆಥಡ್ ನೇಮ್ ಆದ squareಸ್ಕ್ವೇರ್ ಮತ್ತು ಪೆರಂಥಿಸಿಸ್ ನ ಒಲಗಡೆ ಇಂಟ್ ಆ
ಇಲ್ಲಿ ನಾವು ಇಂಟ್ a ಯನ್ನು ನಮ್ಮ ಮೆಥಡ್ ನ ಪೆರಾಮಿಟರ್ ಆಗಿ ತೆಗೆದೊಕೊಂಡಿದ್ದೇವೆ
ಈಗ ಕರ್ಲಿ ಬ್ರೆಕೆಟ್ ನ ಒಳಗೆ ಸಿಸ್ಟಮ್ ಡೊಟ್ ಔಟ್ ಡೊಟ್ printlnಮತ್ತು ಪೆರೆಂಥಿಸಿಸ್ ನ ಒಳಗೆ aಇನ್ ಟುa ಎಂದು ಟಾಯಿಪ್ ಮಾಡಿ
ಹೀಗೆ ನಾವು ಒಂದು ಸ್ಕ್ವೇರ್ ಮೆಥಡ್ ಅನ್ನು ಬರೆದೆವು
ಅದು ಪೆರಮಿಟರ್ ಆಗಿ ಕೊಟ್ಟಿರುವ ಇಂಟಿಜರ್ ನ ಸ್ಕ್ವೇರ್ ಅನ್ನು ತೋರಿಸುತ್ತದೆ
ಈಗ ನಾವು ಈ ಮೆಥಡ್ ಅನ್ನು ಡಿಸ್ ಪ್ಲೇ ಮೆಸೇಜ್ ಮೆಥಡ್ ನಲ್ಲಿ ಕಾಲ್ ಮಾಡೋಣ
ಹಾಗಾಗಿsquareಸ್ಕ್ವೇರ್ಹಾಗೇ ಪೆರಂಥಿಸಿಸ್ ನ ಒಳಗೆ ಇಂಟಿಜರ್ ಆದ5 ಹಾಗೇ ಸೆಮಿಕೊಲನ್ ಎಂದು ಟಾಯಿಪ್ ಮಾಡಿ
ಎಪ್ಲಿಕೇಶನ್ ಅನ್ನು ರನ್ ಮಾಡಿ
ಈಗ ನಾವು ಔಟ್ ಪುಟ್ ನಲ್ಲಿ 5 ರ ಸ್ಕ್ವೇರ್ ಆದ್ 25 ಅನ್ನು ಉತ್ತರವಾಗಿ ಕಾಣಬಹುದು
ಈಗ ನಾವು ಎಪ್ಲಿಕೇಶನ್ ನ ನಡೆಯನ್ನು ತಿಳಿದುಕೊಳ್ಳೋಣ
ಅದರ ಪ್ರಾರಂಭ mainಮೇನ್ ಮೆಥಡ್ ನಿಂದ ಆಗುತ್ತದೆ
ಮೈನ್ ಮೇನ್ ಮೆಥಡ್ನಲ್ಲಿ ಮೊದಲು ನಾವು displayMessageಡಿಸ್ ಪ್ಲೇ ಮೆಸೇಜ್ ಅನ್ನು ಕಾಲ್ ಮಾಡಿದ್ದೇವೆ
ಅದಕ್ಕಾಗಿ ಕಂಟ್ರೋಲ್ displayMessageಡಿಸ್ ಪ್ಲೇ ಮೆಸೇಜ್ ಇದ್ದಲಿಗೆ ಹೋಗುತ್ತದೆ
ಹಾಗಾಗಿdisplayMessageಡಿಸ್ ಪ್ಲೇ ಮೆಸೇಜ್ನಲ್ಲಿರುವ ಸ್ಟೇಟ್ ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ
ಮೊದಲನೆಯದು ಪ್ರಿಂಟ್ ಸ್ಟೇಟ್ ಮೆಂಟ್ ಆಗಿದೆ
ನಂತರ ಅದು ಸ್ಕ್ವೇರ್ ಮೆಥಡ್ ಗೆ ಹೋಗುತ್ತದೆ
ಅದಕ್ಕ್ಕಾಗಿ ನಿಯಂತ್ರಣ ಸ್ಕ್ವೇರ್ ಮೆಥಡ್ ಗೆ ಹಾರುತ್ತದೆ
ಸ್ಕ್ವೇರ್ ಮೆಥಡ್ ಇಂಟಿಜರ್ 5 ನ್ನು ತೆಗೆದುಕೊಂಡು ಅದರ ಸ್ಕ್ವೇರ್ ಆದ 25 ಅನ್ನು ತಿರುಗಿ ಕೊಡುತ್ತದೆ
ನಂತರ ನಿಯಂತ್ರಣವುdisplayMessageಡಿಸ್ ಪ್ಲೇ ಮೆಸೆಜ್ ಗೆ ತಿರುಗಿ ಹೋಗುತ್ತದೆ
ಮತ್ತದು 7 ಎಂಬ ಉತ್ತರವನ್ನು ಕೊಡುತ್ತದೆ
ನಂತರ ನಿಯಂತ್ರಣವು Mainಮೇನ್ ಫಂಕ್ಷನ್ ಗೆ ತಿರುಗಿ ಹಾರುತ್ತದೆ
ಅಲ್ಲಿ main ಮೆಥಡ್ ನಲ್ಲಿ ಯಾವುದೇ ಸ್ಟೇಟ್ ಮೆಂಟ್ ಗಳು ಎಕ್ಸಿಕ್ಯೂಟ್ ಆಗಲು ಬಾಕಿ ಉಳಿಯದೇ ಇರುವದರಿಂದ ಎಪ್ಲಿಕೇಶನ್ ಕೊನೆಗೊಳ್ಳುತ್ತದೆ
ಸರಿ ಈಗ displayMessageಡಿಸ್ ಪ್ಲೇ ಮೆಸೇಜ್ ಅನ್ನು staticಸ್ಟೆಟಿಕ್ ಎಂದು ಮಾಡೋಣ
ಹಾಗಾಗಿ publicಪಬ್ಲಿಕ್ ಆದ ನಂತರ staticಸ್ಟೆಟಿಕ್ ಎಂದು ಟಾಯಿಪ್ ಮಾಡಿ
ಸ್ಟಾಟಿಕ್ ಮೆಥಡ್ ನಲ್ಲಿ ನೊನ್ ಸ್ಟಾಟಿಕ್ ಮೆಥಡ್ ಅನ್ನು ಕರೆಮಾಡುವಂತಿಲ್ಲ ಎಂಬುದನ್ನು ನಾವು ನೋಡಬಹುದು
ಹಾಗಾಗಿ ನಾವು ಈ ಕರೆಯನ್ನು ಕಮೆಂಟ್ ಮಾಡುತ್ತೇವೆ
ಮೇನ್ ಇದು ಸ್ಟೆಟಿಕ್ ಮೆಥಡ್ ಆಗಿರುವದರಿಂದ ನಾವು ಸ್ಟೆಟಿಕ್ ಡಿಸ್ ಪ್ಲೇ ಮೆಸೇಜ್ಸ್ಟಾಟಿಕ್ ಡಿಸ್ಪ್ಲೇಮೆಸ್ಸೇಜ್ ಅನ್ನು ಇದರ ಒಳಗೆ ಕರೆ ಮಾಡಬಹುದು
ಸ್ಟೆಟಿಕ್ ಮೆಥಡ್ ಗೆ ಒಬ್ಜೆಕ್ಟ್ ಅನ್ನು ರಚಿಸುವ ಅವಶ್ಯಕತೆ ಇರುವುದಿಲ್ಲ
ಹಾಗಾಗಿ ನಾವು ಈ ಒಬ್ಜೆಕ್ಟ್ ನ ರಚನೆಯನ್ನು ಕಮೆಂಟ್ ಮಾಡೋಣ
ಈmdಯನ್ನೂ ಕೂಡಾ ಅಳಿಸೋಣ
ಎಪ್ಲಿಕೇಶನ್ ಅನ್ನು ರನ್ ಮಾಡೋಣ
ಹೆಲ್ಲೊ Methodಹೆಲ್ಲೊ ಮೆಥಡ್ ಮತ್ತು 7 ಎನ್ನುವ ಫಲಿತಾಂಶವನ್ನು ಕಾಣುತ್ತಿದ್ದೇವೆ
25 ಅನ್ನು ನಾವು ಕಾಣುತ್ತಿಲ್ಲ ಏಕೆಂದರೆ ಸ್ಕ್ವೇರ್ ಮೆಥಡ್ ನ ಕರೆಯನ್ನು ನಾವು ಕಮೆಂಟ್ ಮಾಡಿದ್ದೇವೆ
ಬೇರೆ ಕ್ಲಾಸ್ ಗಳಿಂದಲೂ ನಾವು ಮೆಥಡ್ ಅನ್ನು ಕರೆ ಮಾಡಬಹುದು
ಅದಕ್ಕಾಗಿ ನಾನುDemoಡೆಮೊ ಎನ್ನುವ ಕ್ಲಾಸ್ ಅನ್ನು ರಚಿಸಿದ್ದೇನೆ
ಕ್ಲಾಸ್ ನ ಒಳಗೆ ಒಂದು ಮೆಥಡ್ ಅನ್ನು ರಚಿಸಿ
ಪಬ್ಲಿಕ್ ವಾಯ್ಡ್ showಪಬ್ಲಿಕ್ ವಾಯಿಡ್ ಶೋ ಪೆರಂಥಿಸಿಸ್ Enterಎಂಟರ್ ಎಂದು ಟಾಯಿಪ್ ಮಾಡಿ
ಕರ್ಲಿ ಬ್ರೆಕೆಟ್ ಒಳಗೆ ಸಿಸ್ಟಮ್ ಡೊಟ್ ಔಟ್ ಡೊಟ್ ಪ್ರಿಂಟ್ಲ್ನ I ಎಎಂ ಫ್ರಾಮ್ ಒಥರ್ ಕ್ಲಾಸ್ ಆಯ್ ಎಮ್ ಫ್ರೊಮ್ ಅದರ್ ಕ್ಲಾಸ್
ಫೈಲ್ ಅನ್ನು Saveಸೇವ್ ಮಾಡಿ
MethodDemoಮೆಥಡ್ ಡೆಮೊ ಕ್ಲಾಸ್ ಗೆ ತಿರುಗಿ ಬನ್ನಿ ಈಗ ನಾವುshowಶೋ ಮೆಥಡ್ ಅನ್ನು MethodDemoಮೆಥಡ್ ಡೆಮೊ ಕ್ಲಾಸ್ ಮೆಥಡ್ ನಲ್ಲಿ ಕರೆ ಮಾಡುತ್ತೇವೆ
000928 000921 ಅದಕ್ಕಾಗಿ ನಾವು ಡೆಮೊ ಡೆಮೊ ಕ್ಲಾಸ್ ನ ಒಬ್ಜೆಕ್ಟ್ ಅನ್ನು ರಚಿಸಬೇಕಾಗುವದು
ಇದು ಏಕೆಂದರೆ showಶೋ ಮೆಥಡ್ ಇದು ಕ್ಲಾಸ್ Demoಡೆಮೊ ಗೆ ಸೇರಿದೆ
ಹಾಗಾಗಿ ಡೆಮೊ dnew ಡೆಮೊ ಪೆರಂಥಿಸಿಸ್ ಸೆಮಿಕೊಲನ್ ಎಂದು ಟಾಯಿಪ್ ಮಾಡಿ
ಅದಾದ ನಂತರshowಮೆಥಡ್ ಅನ್ನು ಕರೆ ಮಾಡಿ
ಎಪ್ಲಿಕೇಶನ್ ಅನ್ನು Runರನ್ ಮಾಡೋಣ
I ಎಎಂ ಫ್ರಾಮ್ ಒಥರ್ classಆಯ್ ಎಮ್ ಫ್ರೊಮ್ ಅದರ್ ಕ್ಲಾಸ್ ಎನ್ನುವದನ್ನು ಕಾಣುತ್ತಿದ್ದೇವೆ
ಹೀಗೆ ಜಾವಾದಲ್ಲಿ ಮೆಥಡ್ ಗಳನ್ನು ಉಪಯೋಗಿಸುತ್ತಾರೆ
ಮೆಥಡ್ ನೇಮ್ ಮತ್ತು ಪೆರಮೀಟರ್ ಗಳು ಮೆಥಡ್ ನ ಸಿಗ್ನೇಚರ್ ಅನ್ನು ಉಂಟುಮಾಡುತ್ತವೆ
ಹಾಗೆಯೇ ಕರ್ಲಿ ಬ್ರೆಕೆಟ್ ಮತ್ತು ಸ್ಟೇಟ್ ಮೆಂಟ್ ಗಳು ಮೆಥಡ್ ನ ಶರೀರವನ್ನು ಉಂಟುಮಾಡುತ್ತವೆ
ಹಾಗಾಗಿ ನಾವು ಈ ಟ್ಯುಟೊರಿಯಲ್ ನಲ್ಲಿ ಮೆಥಡ್ ಅನ್ನು ರಚಿಸುವುದು ಮೆಥಡ್ ಅನ್ನು ಕರೆ ಮಾಡುವುದು
ಮತ್ತು ಮೆಥಡ್ ನ ಬೇರೆ ಬೇರೆ ಸಿಗ್ನೇಚರ್ಗಳನ್ನು ಕಲಿತೆವು
ನಿಮ್ಮ ಅಭ್ಯಾಸಕ್ಕಾಗಿ ಇಂಟಿಜರ್ ಒಂದರ ಕ್ಯೂಬ್ ಅನ್ನು ಮುದ್ರಿಸುವ ಮೆಥಡ್ ಅನ್ನು ರಚಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 1ಇಲ್ಲಿನ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ನ ಬಗ್ಗೆ ತಿಳಿಸಿಕೊಡುತ್ತದೆ
ನಿಮ್ಮಲ್ಲಿ ಉತ್ತಮ ಬೇಂಡ್ ವಿಡ್ತ್ ಇರದಿದ್ದರೆ ಡೌನ್ ಲೋಡ್ ಮಾಡಿಕೊಂಡು ನೋಡಬಹುದು
ಸ್ಪೋಕನ್ ಟ್ಯುಟೊರಿಯಲ್ ಪ್ರೋಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೊರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರವನ್ನೂ ಮಾಡುತ್ತದೆ
ಅಂತರ್ಜಾಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಅನ್ನು ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ಇದು ಟಾಲ್ಕ್ ಟಿಒ a ಟೀಚರ್ ಯೋಜನೆಯ ಭಾಗವಾಗಿದೆ
ಈ ಯೋಜನೆಯನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಬ ಸಂಸ್ಥೆ ಐಸಿಟಿ ಎಂಎಚಆರ್ಡಿ ಭಾರತ ಸರಕಾರ ಇದರ ದ್ವಾರಾ ಪ್ರಸ್ತುತಪಡಿಸುತ್ತಿದೆ
ಇದರ ಬಗ್ಗೆ ಹೆಚ್ಚಿನಮಾಹಿತಿ 2ಇಲ್ಲಿ ಸಿಗುತ್ತದೆ
ನಾವು ಈ ಟ್ಯುಟೊರಿಯಲ್ ನ ಕೊನೆಗೆ ಬಂದು ತಲುಪಿದ್ದೇವೆ
ಧನ್ಯವಾದಗಳು
ಭಾಷಾಂತರ ಮಾಡಿ ಧ್ವನಿ ನೀಡಿದವರು ವಿದ್ವಾನ್ನವೀನ್ ಭಟ್ ಉಪ್ಪಿನಪಟ್ಟಣ